ಸುಲೇರೆನ ಹೊದಲಂತೆ ಎಲ್ಲಾರು ಮಸ್ ರೆಡಿ ಬ ರೆಡಿ ಬಂದರೆ ಬಾಳ್ ಮಂದಿ ಬಾಳ್ ಜನ ಬಂದರ್ ಎಲ್ಲಾ ಕ್ಯಾಮೆರಾ ಮೀಡಿಯಾದವ್ರು ಬಂದರೆ.

ಹೆಚ್ಚಿಗೆ ಊಟ ಇಲ್ಲೇ ಮಾಡತ್ತರೆ ಆ ಫಂಕ್ಷನ್ ಆ ಎಂಗೇಜ್ಮೆಂಟ್ ಮ್ಯಾರೇಜ್ ಏನ್ ಇದ್ರು ಎಲ್ಲಾ ಅಡಿಗೆ ಇಲ್ಲೇ ಬುಕ್ ಆಗತ್ತದ್ ಮತ್ತ ಬೇರೆ ಬೇರೆ ಪ್ರವಾಸ ಅಂತ ಅಂದವ್ರು ಎಲ್ಲಾರು ಬಂದವ್ರು ಎಲ್ಲಾರು ಇಲ್ಲೇ ಬಂದಿ ಊಟ ಮಾಡತ್ತರ್.

ನಮ್ಮಗರ ಆಟ ಆಡ್ಲಿಕ್ ವಟ್ಟ ಜಾಗನೇ ಇಲ್ಲಾ ನೋಡನ್ ಎಲ್ಲ್ ಬೇಕಲ್ಲಿ ಮನಿ ಕಟ್ಟಿ ಪುರ.

ದೊಡ್ಡದ್ ಮಾಡಿ ಬಿಟ್ಟ್ರು ಜಾಗ ಇದ್ದಿದಿಟ .

ಬರೀ ತಿಂಡಿ ಇತ್ತ ಅಂದರ ಆಡನ್ ಬರೀ ಇವತ್ತ ನೀ ಆಕಡೆ ಹೋಗ್ಲೇ.

ಈಗ್ ಬಾಳ್ ಮಂದಿ ಹೆಂಗೋ ನೋಡ್ಲಕ ಬರತ್ತರ್ ಫೋಟೋ ಗಿಟೊ ತಕೋತ್ತರ್ ಕುಂದ್ರೋದು ಚಹ ಕುಡಿಯೋದು ಎಲ್ಲಾ ಮಾಡತ್ತರ್ ಅಂದ್ರೂನು ಬಾಳ್ ದೊಡ್ಡದ್ ಇದು.

ಇ ಸಲ ಊಟ ಮಾಡದಬೇಡ ಪಕ್ಕ ಹೋಗಣ ಹೋಗಮ್ಮನಂತ.

ಓ ಈ ಸರಿ ಎಲ್ಲಾರು ಅಲ್ಲೇ ತಿಂನ್ನೋನ್ ಮಂದಿರ್ ಸಾಕ್ ಸಾಕ್ ಹಂಗ್ ಬರತ್ತದಪ್ಪಾ ಇಲ್ಲಿಯಾರ್ ಸಂಜೆಯ ಆಯ್ತು ಅಂದ್ರ .

ಒಬ್ಬ ಒಬ್ಬರಿಗ ಮುಂಜಾನೆ ಬಂದ್ರೆ ಮದ್ಯನಾತನ ದರ್ಶನ ಸಿಗಲ್ಲಾ ಏನ್ ಇಲ್ಲಾ ಅದರ ರಾತ್ರಿಯರ್ ಊಟ ಮಸ್ತ ಇರತ್ತದ್ .

ಅದೆ ಹಳೆ ಚಂದ್ ಕೆಂಪ ಗುಂಡಕ್ ಇರತ್ವ್ --

ಆಯಿತು ಒಬ್ಬರಿಗಾರ್ ಊಟಕ್ ಊಟ ಸಿಗತ್ತಲ ಈ ಇದ್ರದ್ ಒಕ್ಕಿ ಸರ್ ರೊಕ್ಕ ಕೊಟ್ಟ ಯೇಷುಯಿಂದ ಬಿಮ್ ಕುಂದ್ರತಾಉನ್ನು.